ಈ ಚಿತ್ರದಲ್ಲಿ ಒಂದು ಕಟ್ಟಡ ಇದೆ.

ಈ ಚಿತ್ರದಲ್ಲಿ ಒಂದು ಜಾತ್ರೆ ಇದೆ ಹಾಗೂ ಮನುಷ್ಯರು ಡಾನ್ಸ್ ಮಾಡುತ್ತಿದ್ದಾರೆ.

ಚಿತ್ರದಲ್ಲಿ ಒಂದು ಕೆಫೆ ಇದೆ ಹಾಗೂ ಒಂದು ಬೈಕ್ ನಿಂತಿದೆ.

ಈ ಚಿತ್ರದಲ್ಲಿ ಒಂದು ನದಿ ಇದೆ.

ಹಾಗು ಒಂದು ಇಂಡಿಯಾ ಜೆಂಡಾ ಇದೆ.

ಚೀಲಗಳು ಇವೆ ಮತ್ತು ಕಾಟನ್ ಗಳು ಇವೆ.

ಮತ್ತು ಚಿಕ್ಕ ಚಿಕ್ಕ ಶೋ ಗಿಡಗಳು ಇವೆ.

ಹಾಗು ಗಿಡಗಳು ಇದ್ದಾವೆ ಹಾಗು ಒಂದು ಬ್ಯಾನರ್ ಇದೆ.

ಈ ಚಿತ್ರದಲ್ಲಿ ಟ್ರಾಫಿಕ್ ಆಗಿದೆ ಹಾಗು ಆಟೋ ಗಳು ಇದಾವೆ.